ಕಲ್ಲಂಗಡಿ ಹಣ್ಣು ಅದೆಲ್ಲ ತಿಂದ್ರೆ ಒಂದ್ ಸ್ವಲ್ಪ ಶೀತ ಆಗೋದು ಜಾಸ್ತಿ.

ಹ ಹಾಗೆ ಮತ್ತೆ ಈ ಕಲ್ಲಂಗಡಿ ಹಣ್ಣು ಅದು cold ಮಾಡಿ fridge ಅಲ್ಲಿ ಇಟ್ಟು ತಿಂದ್ರೆ ಇನ್ನೂ ಶೀತ .

ಅದೆಲ್ಲ ಬೇಸಿಗೆ ಕಾಲಕ್ಕೆ ಆಗ್ಬೋದಷ್ಟೆ.

ಹ ಬಂತಲಾ. ಹ ಇನ್ನೇನ್ ಬೇಸಿಗೆ ಕಾಲ ಬಂತಂತ ನಿನ್ನೆ ತರ್ಸಿದ್ದೆ. ಹ ಅದೆ ಆಗ್ಲಿಲ್ಲ ಚಳಿಗಾಲ ಹೋಗ್ಲಿಲ್ಲಲ್ಲಾ ಇನ್ನುಸ.

ಹ್ಮ್ ಮತ್ತೆ ಕೆಲವೊಂದ್ಸಲ ಅಪರೂಪಕ್ಕೆ ಆಗ್ತಾ ಇರುತ್ತೆ ಹೇಳಕ್ಕಾಗಲ್ಲ ಒಂದ್ ಒಂದ್ ಸಲ.

ಹ್ಮ್‌ ನಿಮ್ ಕಡೆ ಎಲ್ಲ cold ಜಾಸ್ತಿಯಾ ಅಥ್ವ?

ಇಲ್ಲ medium ತುಂಬ ಅಂತಿಲ್ಲ ಅಂತು ಕಡಿಮೆ ಅಂತಸ ಇಲ್ಲ.

ನಮ್ side ಅಂದ್ರೆ ಒಂದ್ ಸ್ವಲ್ಪ ಕಾಡ್ ಜಾಸ್ತಿ ಅಲ.

ಕಾಡ್ ಜಾಸ್ತಿ ಇದ್ರೆ ರಾತ್ರಿ ಹೊತ್ತು ಬೆಳಿಗ್ಗೆ ಬೇಗ ಚಳಿ.

ಹ್ಮ್ ಮತ್ತೆ ಮಧ್ಯಾಹ್ನ ಎಲ್ಲ ಕೆಲ್ಸಕ್ಕೆ ಹೋಗ್ತೇವೆ ಆಗ ಗೊತ್ತಾಗುದಿಲ್ಲ ಬಿಸ್ಲಿರ್ತದೆ.

ಮತ್ತ್ ಮನೇಲಿ time spend ಮಾಡುವಾಗ ಬೆಳಗ್ಗೆ ಅಥ್ವ ರಾತ್ರಿ ಇರ್ತೇವಲಾ.

ಈಗೆಲ್ಲ fan ಬೇಡ್ವೇ ಬೇಡ. fridge ಸ ಬೇಡ.

ಹೌದು. ?

ಹ ನಮ್ದಾಯ್ತೀಗ ಮನೇಲ್ ಬಂದು ಶೀತಾಗಿದೆ ಅಂತ ಹೇಳ್ದೆ ಕೆಲ್ಸದಿಂದ ಬಂದು ಎಲ್ಲ ಜೀರಿಗೆ coffee ಒಂದ್ಸಲ ಆಯ್ತು ಹ ಆಮೇಲೆ ಚಾ ಒಂದ್ಸಲ ಆಯ್ತು .

ಹ ಮತ್ತ್ ಮನೆ ಔಷಧಿ ಗೊತ್ತಲಾ ಬಿಕ್ಕಿದ್ ಹಾಕಿ ಅಂತ ಏನೇನೋ ಹಾಕಿ ಮಾಡಿ ಕೊಡ್ತಾರೆ.

ಹ ನಿಮ್ ಕಡೆ ಮೆಣಸಿನ ಕಷಾಯ ಮಾಡ್ತಾರಾ?

ಕಡೆ ಹಾ ಮೆಣ್ಸಿನಲ್ಲಿ ಮೆಣಸಲ್ಲಿ ಕಷಾಯ ಮಾಡ್ತಾರೆ ಮೆಣ್ಸು ಶುಂಠಿ ಎಲ್ಲ ಹಾಕಿ. ಹೊ first ಗೆ ಕಷಾಯದ ಪುಡಿ ಮಾಡಿಟ್ಟಿರ್ತಾರೆ ಆಮೇಲೆ ಹಾಲಿಗೆ ಹಾಕಿ ಎಲ್ಲ ಕೊಡ್ತಾರೆ ಹಾಗೆಲ್ಲ ಉಂಟು.

ಅ ಮೆಣಸಿನ ಕಷಾಯ ಇದೆ ಅಲ ಅದು ಕುಡ್ದ್ರೆ ಮತ್ತೆ ಬೇರೆ ಏನು taste ಗೊತ್ತಾಗುದಿಲ್ಲ ಒಂದ್ ಎರಡ್ ಗಂಟೆ.

ಆದ್ರೆ ಶೀತ ಎಲ್ಲ ಹೋಗುತ್ತೆ. ಹೊ ಒಳ್ಳೆ ಮೆಣಸಿದ್ದದ್ರೆ ಮಾಡ್ತಾರೆ.

ಹ ಮತ್ತೆ ಅಡ್ಕೆ ತೊಟ ಇದ್ದವ್ರ್ದೆಲ್ಲಾ ಮೆಣಸು ಎಲ್ಲ ಜಾಸ್ತಿ ಅಲ ಆ ಕಡೆ.

City side ಎಲ್ಲ ಮೆಣ್ಸೆಲ್ಲಾ limit ಅಲ್ಲಿ use ಮಾಡ್ತಾರೆ ಯಾಕಂದ್ರೆ .

ಸರಿ ಕರೀತಿದ್ದಾರೆ ನಾನ್ ಹೋಗ್ತೇನೆ bye bye .

ಹಾ ನಾನ್ ಸೌಖ್ಯ, ಮತ್ತೆ?

ಹಾ ನಮ್ದಾಯ್ತು, ಎಂತ ತಿಂಡಿ?

ನೀರ್ದೋಸೆ ಮಾಡಿದ್ರಾ ಹ ಹ ಹ.

ಉದ್ದಿನ್ ದೋಸೆ ಮಾಡಿದ್ದೆ ನಾನು.

ಹಾ, ಅಡಿಗೆ start ಮಾಡಿದ್ರ? .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

ಹೌದಾ? ಹ ಹ, ಪಲಾವ್ ಹೀಗೆ ಮಾಡುದ್ madam? ಹ್ಮ್, ಪಲಾವ್ ಅದು ನಾವು ಎಲ್ಲ ರುಬ್ಬಿ ಮಾಡ್ತೀನಿ, ತೆಂಗಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚೆಕ್ಕೆ.

ಸೋನಾ ಮಸೂರಿ ಅಕ್ಕಿ ಸ್ವಲ್ಪ ನೆನ್ಸಿಡ್ತಿನಿ.

ಅದು ಒಟ್ಟಿಗೆ ಹಾಕಿ ಮಾಡುದಾ? ಅಲ್ಲ ಅನ್ನ ಮಾಡಿ ಮತ್ತೆ separate ಮಾಡಿ ಹಾಗೆಯಾ? ಅಲ್ಲ ಒಟ್ಟಿಗೆ ಮಾಡ್ತಿರ? ಇಲ್ಲ್ ಇಲ್ಲ, ನಾನೂ ಒಟ್ಟಿಗೆ ಮಾಡುದು.

first ಎಣ್ಣೆ ಹಾಕ್ತಿನಿ, ಅದಕ್ಕೆ ಈರುಳ್ಳಿ.

ವಗ್ಗರಣೆ ಅದ್ಮೇಲೆ ಎಲ್ಲ ತರ್ಕಾರಿ ಹಾಕ್ತಿನಿ, beans, carrot ಏನ್ ಇದೆ ಅದು .

ಹ, ಏನ್ ತರ್ಕಾರಿ ಇದ್ರು ಹಾಕ್ಬೋದು.

ಆಮೇಲೆ ಇದು ಮಸಾಲೆ ಹಾಕಿ fry ಮಾಡುದು.

ಆಮೇಲೆ, ಈಗ ಒಂದು ಲೋಟ ಅಕ್ಕಿ ಆದ್ರೆ, ಎರ್ಡು ಲೋಟ ನೀರ್ ಹಾಕುದು.

ಹೌದ, ಹ ಹ ಹ.

ನಾನ ಮೀನ್ ಸಾರ್ ಮಾಡ್ಬೇಕಂತ.

ಆ ಮತ್ತೇ ಅದೇ ಹ.

ಹು, ಮೀನ್, ಏನ್ ಮೀನ್ ಸಾರು?

ಅದೇ ಬರುದಲ್ಲ ಜಾಸ್ತಿ, ಬಂಗುಡೆ .

ಆ ನಾನ್ fry, ಮಕ್ಕ್ಳಿಗ್ ಅದೇ ಇಷ್ಟ ಆಗ್ತದೆ fry .

fry ಗೆ ಏನೆಲ್ಲ ಮಸಾಲೆ ಹಾಕ್ತಿರಾ? fry ಗೆ ಅದೇ ಅಂಗಡಿಯಿಂದನೇ ತರುದು ಮಸಾಲ, ಅದಕ್ಕೆ ಸ್ವಲ್ಪ ಹುಣ್ಸೆ ಹುಳಿಯದ್ದು ನೀರು ಹಾಕ್ತೇವೆ.

ಮತ್ತೆ ಖಾರ ಬೇಕಾದ್ರೆ ಇದು ಮೂ ಮೆಣಸಿನ ಹುಡಿ, ಪುಡಿಹಾಕಿ ಇದ್ ಮಾಡ್ತೀವಿ.

ಮತ್ತೆ ಮೀನ್ ಹಾಕಿ, ಒಂದ್ ಅರ್ಧ ಗಂಟೆ ಇಟ್ ಬಿಟ್ಟು, fry ಮಾಡ್ತೀವಿ. ಹ, ರವ ಹಾಕಿ fry ಮಾಡ್ತಿರ? ಹಾ, ರವ ಹಾಕಿ ಮಾ fry ಮಾಡುದು.

ಹಾ ಎಣ್ಣೆಯನ್ನೇ, ಎಣ್ಣೆ ಇಟ್ಟು ಹಾ, ಹೌದೌದು ಹೂಂ .

ಸಾರ್ ಅದೇ, ಮಾಡ್ತೆನೆ ಆ ಇದೇ ಎಲ್ಲ ಹಾಕಿ.

ಕೊತ್ತೊಂಬರಿ, ಏನ್ ಏನ್ ಮಾಡುವ ಹಾಗೆ ಮೆಣಸಿನ, ಮೆಣ್‌ಸ್ಸ್ಕಾಯ್ ಎಲ್ಲ ಹಾಕಿ. ಅದು, ಕೆಂಪದು ಗಾಟಿ ಮೆಣ್ಸ್‌ ಬರ್ತದಲ್ಲ.

ಅದನ್ನ ಹಾಕಿ ಮಾಡ್ತೇವೆ, ಕೊತೊಂಬರಿ ಇದೆಲ್ಲಾ ಕೊತ್ತೊಂಬರಿ, ಮತ್ತೆ ಮೆಂತೆ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಹಾ ತೆಂಗಿನ್ಕಾಯ್‌ ಸ್ವಲ್ಪ ಹಾಕ್ಬೇಕು, ಅಂದ್ರೆ ಸ್ವಲ್ಪ ಹಾಕಿದ್ರೆ ರುಚಿ ಆಗ್ತದಲ್ಲ.

ಜಾಸ್ತಿ ಹಾಕ್ಬಾರ್ದು, ತೆಂಗಿನ್ಕಾಯಿ, ಸ್ವಲ್ಪ ಹಾಕಿ ಹಾ.

ಬೆಳ್ತಿಗೆ ಅಲ್ಲವಾ ಇದು ಕುಚ್ಗೆ ಅಕ್ಕಿಯಾ.

ಹಾ, ಅದೇ ಊಟ ಮಾಡುದ್ ನಾವು.

ಆ ಹ ಹ, ಅಲ?

ನೀವು ಏನು ಹುಣ್ಸೇ, ಇದು ಬೀಜ ಇದು ಕಾಯಿಯದ್ದು. ನಾವ್ ಅದು ಜಾರಿಗೆ ಬರುತ್ತಲ್ಲ? ಜಾರಿಗೆ.